ನೋಡಲು ತುಂಬ ಸುಂದರವಾದ ಲೈಟ್ ಗಳು ಸಹ ಇದವೆ.

ನೋಡಲು ತುಂಬ ಸುಂದರವಾದ ಅರಮನೆ ರೀತಿ ಕಾಣಿಸುತ್ತಿದೆ.

ಆಹ್ಹ್ ಒಂದು ಆಹ್ಹ್ ಆಹ್ಹ್ ನೀಲಿ ಬಣ್ಣದ ಅಂಗಿಯನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ಬೋರ್ಡ್ ಗಳನ್ನೂ ಸಹ ಬರೆದು ಹಾಕಿದ್ದಾರೆ.

ಮತ್ತೆ ಈ ಕಡೆ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ರೀತಿ ಹಾಕಿದ್ದಾರೆ--

ಆಕಾಶ ಶುಭ್ರವಾಗಿ ಬಿಳಿ ಬಣ್ಣದಿಂದ ಕಾಣಿಸುತ್ತಿದೆ.

ಇಲ್ಲಿ ನಾವು ಹೋಗಿ ಒಂದು ಗ್ರಾಮವನ್ನು ತೆಗೆದುಕೊಳ್ಳಬಹುದು .

ತೆಂಗಿನ ಮರಗಳು ಆಕಾಶಕ್ಕೆ ಮುಗಿಲು ಮುಟ್ಟುವ ರೀತಿ ಹಾಗಿವೆ.

ಅದರು ಬೋರ್ಡ್ ನ ಮೇಲೆ ಅನೇಕ ನಿಯಮಗಳನ್ನು ಹಾಕಿ ದೊಡ್ಡ ಕಟ್ಟಡ ಮತ್ತು ಕಾರು ಗಳು ಸಹ ಇದಾವೆ.

ದೆವ್ವದ ರೀತಿಯಲ್ಲಿ ಇರ್ತಕನಂತಹ ಸಿನೇರಿ ಅನ್ನು ನೋಡಬಹುದು ಜಿಮ್ ಅಲ್ಲಿ ಇರ್ತಕ್ಕಂತಹ ಸಿನೇರಿ.

ಇದು ಒಂದು ಜಿಮ್ ಆಗಿದೆ ಕೋರ್ ಫಿಟ್ನೆಸ್ ಜಿಮ್ ಆಗಿದೆ.

ಈಗ ಒಂದು ಕಾರು ತುಂಬ ಚೆನ್ನಾಗಿದೆ.

ಇಲ್ಲಿ ಜನರು ಇಲ್ಲ ಅಲ್ಲಿ ಚೇರ್ ಗಳು ಸಹ ಇದ್ದಾವೆ ಒಂದು ಬೋರ್ಡ್ ಸಹ ಹಾಕಿದ್ದಾರೆ--

ಕಾಡಿನ ರೀತಿ ಕಾಣಿಸುತ್ತಿದೆ ಆಕಾಶ ಶುಭ್ರ ಬಣ್ಣದಿಂದ ಕೂಡಿದೆ.

ಇಲ್ಲಿ ನಾವು ನೋಡಬಹುದು ಒಬ್ಬ ಮಹಿಳೆ ಮತ್ತು ಒಂದು ಮಗು ಇದೆ.

ಇಲ್ಲಿ ನಾವು ನೋಡಬಹುದು ತರತರದ ಮೀನುಗಳು ಇದಾವೆ.